ಪಕ್ಕದಲ್ಲಿ ಸುಮಾರು ಜನ ನಿಂತಿದ್ದಾರೆ ಕಾ ಒಂ--

ಅದರ ಮೇಲೆ ಒಂದು ಪ್ಲೇಟ್ ಇದೆ.

ಬೋರ್ಡ್ ಇನ ಎದುರುಗಡೆ ಒಂದು ಲೈಟ್ ಕಂಬವಿದೆ.

ಖಾಲಿ ಜಾಗದ ಸುತ್ತ ಕಾಂಪೌಂಡ್ ಇದೆ ಕಾಂಪೌಂಡ್ ಪಕ್ಕದಲ್ಲಿ ಮೆಟ್ಟಿಲುಗಳಿವೆ.

ಮಕ್ಕಳಿದ್ದಾರೆ ಮಕ್ಕಳಿನ ಎದುರುಗಡೆ ಒಂದು ಚೇರಿದೆ ಚೇರಿನ ಮೇಲೆ ಒಂದಷ್ಟು ಬಿಸ್ಕೆಟ್ ಪ್ಯಾಕೆಟ್ ಇದೆ.

ಅದರ ಮುಂದೆಗಡೆ ಒಂದು ಕುರ್ಚಿ ಇದೆ ಕುರ್ಚಿಯ ಮೇಲೆ ಒಬ್ಬ ಮನುಷ್ಯನಿದ್ದಾನೆ.

ಸ್ಟೇಜ್ ನ ಮೇಲೆ ಮಕ್ಕಳು ಡ್ಯಾನ್ಸ್ ಅನ್ನು ಮಾಡುತ್ತಿದ್ದಾರೆ.

ಮೂಟೆಯ ಪಕ್ಕದಲ್ಲಿಯೇ ಒಂದು ಟೇಬಲ್ ಇದೆ ಟೇಬಲಿ ನ ಮೇಲೆ ತುಂಬಾ ಸಾಮಾನುಗಳಿವೆ.

ಎದುರುಗಡೆ ಒಂದು ಮರವಿದೆ ಮರದ ಪಕ್ಕದಲ್ಲಿಯೇ ಬುಕ್ಕುಗಳನ್ನು ರಾಕರ್ ನಲ್ಲಿ ಜೋಡಿಸಿದ್ದಾರೆ.

ಬಿಲ್ಡಿಂಗಿನ ಮೇಲ್ಚಾವಣಿಯಲ್ಲಿ ಒಂದಷ್ಟು ಲೈಟು ಗಳಿವೆ.

ಬೋರ್ಡಿ ನ ಎದ್ರುಗಡೆ ಒಬ್ಬ ಮನುಷ್ಯನಿದ್ದಾನೆ ಅವನ ಪಕ್ಕದಲ್ಲಿಯೇ ಇರುವ ಮನುಷ್ಯನ ಕೈಯಲ್ಲಿ ಚಿಪ್ಸ್ ಪ್ಯಾಕೆಟ್ ಇದೆ.